ಇಲ್ಲಿ ಎಲ್ಲರೂ ಕ್ರಿಕೆಟ್ ಕ್ರಿಕೆಟ್ ಒಂದು ಆಮ್ ಬಹಳ ಪ್ರೀತಿ ಇಂದ ಆಡುವ ಗೇಮ್ .

ಹೆಚ್ಚೇನಿಲ್ಲ ಬರೇ ನೀರ ಆಮೇಲೆ ಗಿಡಗೋಳ ಅಷ್ಟೇ ಕಣಕತ್ತದಿ.

ಇದು ಒಂದು ಕ್ರಾಸ್ ಮೇಲೆ ಜೀವಿಸಿದ್ದಿದ್ದು ಇಮೇಜ್ --

ಇದು ಒಂದು ಬುಲೆಟ್ ಶೋ ರೂಮ್ ರಾಯಲ್ ಎಂಫಿಎಲ್ಡ್ ಬುಲೆಟ್ ಇದ್ದವೇ.

ಈ ಇಮೇಜ್ನಲ್ಲಿ ಚೆಂಡು ಹೂವು ಅದವೇ ಈ ಚೆಂಡು ಹೂ ಒಳಗೆ ಒಂದು ಗುಲಾಬಿ ಹೂವು ಇ--

ಕೈಯಲ್ಲಿ ದೀಪ ಹಿಡ್ಕೊಂಡರೆ ಆಮೇಲೆ ಅವ್ರು ಕ್ರಿಶ್ಚಿಯನ್ ಸಿಎಂಬಲ್ ಅದು ಎಲ್ಲ ಹಿಡ್ಕೊಂಡರು ಸೈಡ .

ಬೇರೆ ಕಡೆ ಅಲ್ಲಿ ಯಾರ ಒಂದು ಬೇರೆ ರಾಜ್ಯ ಇಲ್ಲಿ ಕರ ಬೇರೆ ಊರಿಗ್ ಹೋಗುದಿದ್ರೆ ನಾವ್ ಟ್ರೈನ್ ನಲ್ಲಿ ಹೋಗಬೋದು.

ಸ್ಕೂಲಿಗೆ ನಾವ್ ಎಂಟ್ರೆನ್ಸ್ ಇಲ್ಲಿ ಅಂದ ಕೊಡಬಹುದು ಆಮೇಲೆ ಒಳಗ ಒಂದ್ ಬಸ್ ಕಂಸ್ಥೈತಿ ಸ್ಕೂಲ್ ಬಸ್ .

ಇಲ್ಲಿ ಲೈಟಿಂನ್ಗ್ ಮಾಡಿದ್ದರ ಆಮೇಲೆ ಕಕೆಳಗೆಲ್ಲ ಸಣ್ಣ ಸಣ್ಣ ಗಿಡಗಳು ಅದಾವು.

ಇಲ್ಲಿ ಆಟೋ ರಿಪೇರಿ ಮಾಡಕ್ ಹತ್ತರ ಇಬ್ರು ಮನುಷ್ಯರುಗಳು ಇಬ್ರು ಮನುಷ್ಯ ಅದರ ಅವರ ಆಟೋ ರಿಪೇರಿ ಮಾಡುತ್ತಾರ ಏನೋ .

ಇಲ್ಲಿ ನಂಗ ಕಾಣಿಸ್ತಾ ಅಂದ್ರೆ ಮರಗಳು ಗಿಡಗಳು ಆದವು --

ಅಷ್ಟೇ ರಶ್ ಅಯ್ತಿ. ಇಲ್ಲಿ ನವು ಯಾವಾಗರ ಹೋಗಿ ನಮ್ಮ --

ಡೆಕೋರಟ್ ಮಾಡಿದ್ದಾರೆ ಯೆಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು.